ಇಲ್ಲಿ ನಮ್ ಮನ್ ಹಳ್ಳಿವಳಗ್ ನಾಯಿಗೋಳ್ ಸಾಕ್ತಿರ್ತೇವಿ. ನಮ್ ಮನಿನು ಅವ್ರ ಮನಿನು ಸಿಕ್ಕಿದ್ ಮನಿಯಲ್ಲ ತಿರ್ಗಾಡ್ತಾವ್ ತಿಂತಾವ್ ಹಳ್ಳಿಯಾಗ್ ಹೊಲ ಆಕಡೆ ಈಕಡೆ ತೀರ್ತಾವು.

ಪ್ರತಿಯೊಂದು ಯಾವಾಗ್ ಪಲ್ಯ ಮಾಡಿದ್ರುನು ಎಲ್ಲಾ ಪೆಲ್ಯಾಕ ಪ್ರೆ ಬೇಕ ಶೇಂಗಾ ವಟಾಣಿ ಎಲ್ಲಾನು ಹಾಕಿದ್ರುನು ನಾವು ಮ್ಯಾಗ್ ಹಸಿ ಒಲ್ಗಡಿ ಹಾಕಿದ್ರ--

ಇದು ಒಂದು ಆನೆ ಚಿತ್ರ ಈ ಆನೆ ಚಿತ್ರ ಮ್ಯಾಗ್ ಮಕ್ಕಳ್ ಕುಂಡ್ರಲಿಕ್ಕ ಯೇಟ್ ಚೆಂದ ಅನ್ಸ್ತದ. ಮಕ್ಳು ಅದ್ರ ಮ್ಯಾಗ್ ಕೂತು ನಾ ಕುಂದ್ರುತೇನ್ ನೀ ಕುಂದ್ರುತಿ ಅಂತ ಹೇಳಿ.

ಮನಿಗೆ ಹಂಚಿದ್ ಮಾಡಿದ್ ಸಾಲ್ ತರ ಅನ್ಸ್ತವ ಅವಾಗ್ ಮುಂಚೆಲ್ಲ ಹಂಚಿನ್ ಸಾಲ್ಗಳೇ ಇದ್ದಿದು.

ಈ ತರ ನೋಡ್ಲು ನೋಡ್ಬೇಕ ಅನ್ಬೇಕ ಅನ್ನೋದ್ ದೊಡ್ ದೊಡ್ ದೇವಸ್ಥಾನಗಳ ಹೋದಾಗ ಮತ್ತ ಹಳಿ ಹಳಿ ಕಟ್ಟಡಗಳು ಹಳಿ ಹಳಿ ದೇವಸ್ತಾನಗಳು ಅಲ್ಲಿ ಮಾತ್ರ ಇಂಥವೆಲ್ಲ ನೋಡೋಕ ಸಾಧ್ಯ ದೂರ್ ದೂರ್ ದೇವಸ್ಥಾನ್ಕ ಹೋಗ್ಬೇಕು ಇಂಥವ ನೋಡಾಕ.

ಇದೆ ಅದೊಂದು ಕಲರ್ ನೆಳ್ಳಿ ಅಂತೇಳಿ ಬ್ಯಾರೆ ಬಿಸಿಲ ವಳಗ್. ಅದೇ ತಂಪ ಹೊತ್ನ್ಯಾಯೊಳಗ ಗಿಡದ್ ಛಾಯಾ ಕಾಣುದಿಲ್ಲ. ಯೇಟ್ ಚಂದ್ ಅನಾಸ್--

ಪೆಟ್ರೋಲ್ ಗಾಡಿ. ಪೆಟ್ರೋಲ್ ತುಂಬಿ ನಿಂದಿರ್ಸ್ಯಾರ.